ದಾರಿಯನ್ನು ಕಾಣಬಹುದಾಗಿದೆ ಪಕ್ಕದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಯ ನಡೆದು ಕೊಂಡು ಬರುತಿದಾನೆ ಪಕ್ಕದಲ್ಲಿ ಗಿಡ ಮರಗಳಿವೆ ಹಾಗೂ ಒಂದು ನೀರಿನ ಟ್ಯಾಂಕ್ ಇದೆ ಹಾಗೂ ಒಂದು ನೀರಿನ ಟ್ಯಾಂಕ್--

ಸಣ್ಣ ಸಣ್ಣ ಸಸ್ಯಗಳನ್ನು ನೆಡಲಾಗಿದೆ ದೂರದಲ್ಲಿ ಬೆಟ್ಟವನ್ನು ಕಾಣಬಹುದಾಗಿದೆ.

ನಾಮಫಲಕವನ್ನು ಹಾಕಿದ್ದಾರೆ ಈ ಇದರ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದಾರೆ.